ಪೋಸ್ಟರ್ ಹೆಸ್ರು ಟ್ಯಾಟ ನವ್ಯಾ ಟೂ ಅಂತ ಇದೆ.

ಅದಕ್ಕೆ ಅತರ ಆ ಕಡೆ ಈ ಕಡೆ ಮಣ್ ಐತಿ ಚಡಿ ಇದ್ದಾವೆ ಕೆಬ್ಬಿಣವು.

ಇದು ಶಾಪರ್ಸ್ ಶಾಪಿ ಅಂತ ಒಂದು ಶಾಪು ಕನ್ನಡ ಮತ್ತು ಇಂಗ್ಲಿಷ್ ಎರಡರಾಗು ಬರ್ದಾರ.

ಒಳಗಡೆ ಒಂದ್ ರೆಡ್ ಗ್ರೀನ್ ಗೊಂಬೆಗಳಿಗೆ ಬಟ್ಟೆ ಹಾಕಿದ್ದಾರೆ.

ಮತ್ತೆ ಎ_ಸಿ_ಸಿ ಸಿಮೆಂಟ್ ಅನ್ನೋದ್ ಕೂಡ ಇದೆ.

ಹಾಗೂ ಗ್ರೀನ್ ಕಲರ್ ಇದೆ ಇನ್ನೊಂದು ರೋಸ್ ಇದೆ.

ಇದೊಂತರ ಕಲ್ಲಿನ ಕೋಟೆ ಟೈಪ್ ಇದೆ ಅಲ್ಲಿ ಬಾಗಿಲು ಕೂಡ ಇದೆ ಮತ್ತೆ ಮೆಟ್ಟಿಲುಗಳು ಕೂಡ ಇದಾವೆ.

ಮತ್ತು ಸಣ್ ಮಕ್ಕಳ ಆಡ್ತಕಾಂತ ಆಟೆ ಆಟಿಕೆಗಳಿದವ ಕಂಬ ಇದೆ.

ಜಿಮ್ ಎತವಂತವು ಇನ್ಸ್ಟಾರುಮೆಂಟ್ಸ್ ಎಲ್ಲಾ ಇದಾವ.

ಇಲ್ಲೊಂದು ಮೊಸಳೆ ಚಿತ್ರ ಇದೆ ಮೊಸಳೆ ಮಗ್ಗರ್ ಅಂತಾರೆ ಮಾರ್ಶ್ ಕ್ರೊಕೊಡೈಲ್ ಅಂತಾರೆ.

ಏನಪ್ಪಾ ಅಂದ್ರೆ ಇದ್ರಲ್ಲಿ ಕೊಟ್ಟಿರುವಂಥದ್ದು ಮೊಸಳೆ ಲಕ್ಷಣಗಳು ಮತ್ತು ಅದರದು ಸ್ವಾಭಾವಿಕ --

ಅದು ಇದು ಒಂದು ಕಾಡಿನಲ್ಲಿ ಅನ್ಸುತ್ತೆ ಕೆಳಗ ಒಂದ್ ಭಾರತ್ ನಕಾಶೆ ಇದೆ.

ಇಬ್ಬರೂ ಗಂಡ್ ಗಂಡ್ಮಕ್ಳದಾರ ಒಬ್ಬಾತ ರೆಡ್ ಟೀ ಶರ್ಟ್ .

ಆ ಬುಟ್ಟಿದ ಕೊಡಬು ಬುಟ್ಟಿಯ ಅಯ್ ತಂದು--

ಒಂದ್ ಏನೋವಂತರ ಬ್ಲಾಕ್ ವೈಟ್ ಒಳಗ್ ಮಷೀನ್ ಟೈಪ್ ಕಾಣ್ಸಾತ್ತೈತಿ ಅದ್ ಏನಂತ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಲಾಕ್ ಆಯ್ತಿಲ್ಲ.

ಇದ್ರು ಬಾಜು ಒಂದೇನೋ ಸ್ಪ್ರೇ ಮಾಡ್ಕೊಳದಿದೆ.

ಒಂದೊಂದ್ ಕ್ಯಾಬೇಜ್ ಚೆನ್ನಾಗಿವೆ ಒಂದೊಂದ್ ಕ್ಯಾಬೇಜ್ ಕೆಟೋದಂಗ್ ಇದೆ ಮತ್ತೆ ಬಾಜಲಿ ಕಸ ಬೆಳದಿದೆ.

ಫೈರ್ ಎಕ್ಸಿಟಿಂಗ್ ಇವು ಮೆಷಿನ್ ಗಳು.

ಇಲ್ಲಿ ಒಂದು ಹಣ್ಣಿನ್ ಶಾಪಿದೆ ಮತ್ತೆ ನಾಲಕ್ ಕಾರಿದಾವೆ ಎರಡ್ ಆಟೋ ಇದಾವೆ.

ಪರ್ಪಲ್ ಕಲರ್ ಮತ್ತು ವೈಟ್ ಕಲರ್ ಇವೆ.

ದಾರಿಯಲ್ಲಿ ಬ ಬಣ್ಣ ಹೊಡ್ದಾರ ಮತ್ತೆ ಗಿಡಗಳು ತೆಂಗಿನ್ ಮರ--

ಇನ್ನೊಂದ್ ಯಲ್ಲೋ ಮತ್ತು ರೆಡ್ ಕಲರ್ ಒಂತರ ಪೈಪ್ ಟೈಪ್ ಐತಿ.

ಗಿ ಮೇಬಿ ಫಂಕ್ಷನ್ ಗೆ ರೆಡಿ ಮಾಡಿದಾರೆ ಹಾರ್ಟ್ ಶೇಪಲ್ಲಿ--

ಮತ್ತೆ ಇಲ್ಲಿ ಆರ್ ಜನ ರೆಡಿ ಮಾಡಕ್ ನಿಂತಿದಾರೆ ಮತ್ತೆ ಚೇರ್ಸ್ ಇದಾವ ಅಲ್ಲಿ ಚೇರ್ ಮೇಲೆ ಮೂರ್ ಜನ ಕುಂತಾರ.

ಅಲ್ ಒಂದ ಜಗ್ಗ ಕೂಡ ಅದ ಒಂದ ಸಣ್ ಜಗ್ಗು--

ಈ ಕಡೆ ಬೆಳಕನ್ನು ಬಿದೈತಿ ಕಿಟಕಿನು ಇದಾವ.

ಆ ಎಲೆ ಉದ್ದುದ್ದುಕದವ ಜಗ್ಗಿ ಎಲೆಗಳದಾವು ಹಿಂದ--

ಮಾರ್ಟ್ ಈ ಮಾರ್ಟ್ ಒಳಗ ಹಲವಾರು ರೀತಿಗಳ ಮಗ್ ಇದಾವೆ ಅಂದ್ರೇ ಟೀ ಕುಡಿಯೋ ಕಪ್ ಟೈಪು--

ಖಾಲಿಗೋಳ ಇದಾವೆ ಮತ್ತು ಕಂಬ ಇದಾವೆ ಎರಡು--

ಹಾಗು ಒಬ್ಬ ಇಬ್ಬರು ಮನುಷ್ಯರ್ ಅದರ.

ಅದು ಎಗ್ ರೈಸ್ ಕರಿಯಮ್ಮ ಸೆಂಟರ್ ಅಂತ ನೇಮ್ ಕೂಡಾ ಇದೆ ಯಲ್ಲೋ ಕಲರ್ ಹೂ.

ಇಲ್ಲಿ ಮುಂದ್ ಒಂದ್ ಯಲ್ಲೋ ಮತ್ತೆ ವೈಟಿಶ್ ಬ್ಲೂ ಒಳಗ್ ಅಲ್ ಒನ್ ಪೋಸ್ಟರ್ ಹಾಕ್ಯಾರ.

ಇಲ್ಲಿ ಟ್ರೈನ್ ಹೋಗ್ತಾ ಇದೆ ಅಲ್ಲಿ ಮನುಷ್ಯರು ನಾಲ್ಕ ಜನ ಕಾಣ್ತಿದಾರೆ.

ಚೇರ್ ಬಾಜು ಒಂದು ಏನೋ ಪೋಸ್ಟರ್ ಹಾಕ್ಯಾರ ಗಿಡಗಳ ಅದಾವ ಮೋಡ ಕಾಣಾತತಿ ನೆಲಗೊಳ ನೆಲ ಅತಿ ಅಸು ಕೂಡ ಅತಿ.

ರೆಡ್ ಕಲರ್ ಹೂ ಅದಾವ ಇಲ್ಲಿ ಚಾಕ್ಲೆಟ್ ಕಲರ್ ಗಿಡಗಳು ಅದವ ಮತ್ತೆ ಗ್ರೀನ್ ಕಲರ್ ಗಿಡಗಳನ್ನು ಅದವ.